ಇಲ್ಲಿ ನಾವು ಕಾಣುತ್ತಿರುವ ಈ ಒಂದು ವಿಷಯದಲ್ಲಿ ನಾವು ಒಂದು ಆಟದ ಮೈದಾನದ ವಿಷಯವನ್ನು ಕಾಣಬಹುದು ಕಾಣಬಹುದು.

ಇಲ್ಲಿ ನಾವು ಸಂತೃಪ್ತ್ ಹಾಸ್ಪಿಟಲನು ಇಲ್ಲಿ ನಾವು ಕಾಣುತ್ತಿದ್ದೇವೆ ಮತ್ತು ಇದೊಂದು ಮೆಡಿಕಲ್ ಸೆಂಟರ್ ಆಗಿದ್ದು ಇಲ್ಲಿ ನಮಗೆ ಬೇಕಾದಂತಹ ಎಲ್ಲ ರೀತಿಯ ಔಷಧಿಗಳು ದೊರೆಯುತ್ತವೆ .

ಇಲ್ಲಿ ನಾವು ಒಂದು ಕೋಚಿಂಗ್ ಸೆಂಟರ್ ನ ವೀಕ್ಷಣೆಯನ್ನು ಕಾಣುತ್ತಿರಬಹುದು ಈ ಒಂದು ಕೋಚಿಂಗ್ ಸೆಂಟರ್ ನ ಒಂದು.--

ಇದು ಒಂದು ಸಾಕಷ್ಟು ಅದ್ಬುತವಾದ್ ರೀತಿಯಲ್ಲಿ ನಮಗೆ ಗೋಚರವಾಗುತ್ತಿದ್ದು ಸೂರ್ಯನು ಅಹ್ ನೀರಿನ ಅಹ್ ಒಳಗೆ ಪ್ರತಿಬಿಂಬವಾಗಿಯೂ ಸಹ ಕಾಣುತ್ತಿದ್ದಾನೆ.

ಇದು ಒಂದು ಚರ್ಚಿನ ದೃಶ್ಯವಾಗಿದೆ ಇಲ್ಲಿ ಫಾದರ್ ಗಳು ಒಂದು ಪುಸ್ತಕ ಹಿಡಿದುಕೊಂಡು ಪ್ರವಚನವನ್ನು ನೀಡುತ್ತಿದ್ದಾರೆ.